ಅವರು ಕಾಸುನ ಬಿಡಿಸುಕೊಂತಿರೋದುನ್ನ ಕೂಡ ನೋಡಬಹುದು ಸೊ ನಾವು ಅಲ್ಲಿ ಒಳಗಡೆ ನೋಡಬಹುದು ಎರೆಡು ಎ_ಟಿ_ಎಮ್ ಮೆಷಿನ್ ಇರೋದುನ್ನ ಎಸ್_ಬಿ_ಐ ಬ್ಯಾಂಕ್ ಅವರ ಎರೆಡು ಎ_ಟಿ_ಎಮ್ ಮೆಷಿನ್ನ ಕೂಡ ನಾವು ಇಲ್ಲಿ ನೋಡ್ತಾ ಇದಿವಿ.